ಸೂಪರ್ ಸೂಪರ್ ಸೂಪರ್ ಮ್ಯಾಗಜಿನ್ಗಳಿದಾವೆ ಆಮೇಲೆ ಬುಕ್ಸ್ ಗಳು ಸಿಕ್ತಾ ಇದಾವೆ ಇಲ್ಲಿ ರಂಗಿನ್ ಮಹಲ್ ಇದಾವೆ ಇನ್ನೊಂದು ಗೊಂಬೆ ಸಿಗ್ಸ್ಯಾರ .

ದೊಡ್ಡದಾಗಿರಂತ ಬೆಟ್ಟ ಬೆಟ್ಟದ ಮೇಲೆ ನೋಡಿದರೆ ನೀನು ನೀಲಿ ನೀಲಿ ನೀಲಿ ಆಕಾಶ ತರ ಕಾಂತಾ ಇದೆ ಒಂದು ಕೆಂಪು ತಾರಾ ಕಾಂತಾ ಇದೆ ಒಂದು ಹಸಿರು ಗಿಡ ಮರಗಳು ಇದವೆ.

ಅಲಂಕಾರಿಕವಾದ ಸಂಪ್ರದಾಯದ ಮದುವೆಷ್ಟೇ ಸ್ತರ ಕಾಣುತ್ತದೆ.

ಇದರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಕಾಣ್ತಾ ಇದ್ದಾರೆ ಅವನು ಫೋಟೋನು ತೆಗಿತಾ ಇದ್ದಾನೆ ತುಂಬಾ ಚೆನ್ನಾಗಿದೆ ಮದುವೆ ಹಾಲಿನಂತೆ ಕಾಣುತ್ತಿದೆ.

ಇಲ್ಲಿ ಗಿಡ ಗಳು ಚೆನ್ನಾಗಿ ಕಾಣ್ತಿದೆ ರೋಡ್ ಇದೆ ರೋಡ್ ನಾ ಮೇಲೆ ಆಟೋ ಇದೆ ಒಂದು ಬೈಕ್ ಬೈಕ್ ಮೇಲೆ ಒಬ್ಬ ಹುಡುಗ ಕೂತಿದಾನೆ ಹುಡುಗನ ತಲೆಯ ಮೇಲೆ ಒಂದು ಹೆಲ್ಮೆಟ್ ಇದೆ .

ಆಮೇಲೆ ಹುಲ್ಲು ಇದೆ. ಆ ಹುಲ್ಲಿನ ಮೇಲೆ ಬೆಳ್ಳಕ್ಕಿದೆ ಬೆಳ್ಳಕ್ಕಿ ಕೊಕ್ಕರೆಗಳಿದವೆ. ಆಮೇಲೆ ಕಂಟಿಗಳಿದವೆ. ಆಮೇಲೆ ಚಲೋ ಚಲೋ ಮಣ್ಣಿನ ಗಿಡಗಳಿದವೆ.